ಹಾಗೆ ಪೆಟ್ರೋಲ್ ಬಂಕ್ ಮೇಲ್ಭಾಗದಲ್ಲಿ ಇಂಡಿಯನ್ ಆಯಿಲ್ ಎಂದು ಬರೆಯಲಾಗಿದೆ.

ಹಾಗೆ ಕಟ್ಟಡ ಮುಂಭಾಗ ಉಗ್ಗದಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಎಂದು ಬರೆಯಲಾಗಿದೆ ಹಾಗು ಅದರ ಮೆಲ್ಬಾಗದಲ್ಲಿ ಗೋಲ್ಡ್ ಲೋನ್ ಎಂದು ಬರೆಯಲಾಗಿದೆ.

ಹಾಗೆ ಈ ದೃಶ್ಯದಲ್ಲಿ ಇಬ್ಬರು ಮನುಷ್ಯರು ನಿಂತಿರುವುದನ್ನು ಸ್ವತಃ ಕಾಣಬಹುದು.

ಹಾಗೆ ಕೌಂಟರ್ ಮುಂಭಾಗದಲ್ಲಿ ಮೂರು ಜನ ಕುಳಿತಿರುವುದನ್ನು ಸತ ಕಾಣಬಹುದು.

ಹಾಗೆ ಈ ದೃಶ್ಯದಲ್ಲಿ ಹಲವಾರು ಗಿಡಮರಗಳನ್ನು ಮತ್ತು ಹಲವಾರು ಕಟ್ಟಡಗಳನ್ನು ಸಹ ಕಾಣಬಹುದು.

ಹಾಗೆ ಹಲವಾರು ಜನರು ಜಿಮ್ ಮಾಡುತ್ತಿರುವುದನ್ನು ಸತ್ತ ಈ ದೃಶ್ಯದಲ್ಲಿ ಕಾಣಬಹುದು.

ಹಾಗೆ ಈ ದೃಶ್ಯದಲ್ಲಿ ಇಬ್ಬರು ಮನುಷ್ಯರನ್ನು ಸತಹ ಕಾಣಬಹುದು.

ಹಾಗೇ ಈ ದೃಶ್ಯದಲ್ಲಿ ಇಬ್ಬರು ಮನುಷ್ಯರನ್ನು ಸತ ಕಾಣಬಹುದು.

ಹಾಗೆ ಈ ಕಟ್ಟಡವನ್ನು ಪೂರ್ತಿ ಶೀಟ್ ಇಂದ ತಯಾರ್ ಮಾಡಲಾಗಿದೆ.

ಹಾಗೆ ಈ ದೃಶ್ಯದಲ್ಲಿ ಹಲವಾರು ಗಿಡಮರಗಳನ್ನು ಸತ ಕಾಣಬಹುದಾಗಿದೆ.

ಈ ದೃಶ್ಯವನ್ನು ಗಮನಿಸಿ ನೋಡಿದರೆ ಇದು ಒಂದು ಕ್ರೀಡಾಂಗಣ ಎಂದು ತಿಳಿಯಬಹುದು.

ಹಾಗೆ ಹಲವಾರು ಬುಕ್ಸ್ ಗಳನ್ನು ರ್ಯಾಕಿ ನಲ್ಲಿ ಶಿಸ್ತು ಬದ್ಧವಾಗಿ ಜೋಡಿಸಲಾಗಿದೆ ಹಾಗೆ ಪೂರ್ತಿ ಅಂಗಡಿಯನ್ನು ಬಲೂನ್ ನಿಂದ ಅಲಂಕರಿಸಲಾಗಿದೆ.

ಈ ದೃಶ್ಯವನ್ನು ಗಮನಿಸಿ ನೋಡಿದರೆ ಇದೊಂದು ಸಿನಿಮಾ ಥಿಯೇಟರ್ ಎಂದು ತಿಳಿಯಬಹುದು.

ಹಾಗೂ ಈ ದೃಶ್ಯದಲ್ಲಿ ಚಾವಣಿಗೆ ಫ್ಯಾನ್ ಅನ್ನು ಅಳವಡಿಸಲಾಗಿದೆ ಮತ್ತು ಗೋಡೆಗೆ ಟೈಮ್ ಅನ್ನು ಅಳವಡಿಸಲಾಗಿದೆ.

ಈ ಚಿತ್ರವನ್ನು ನೋಡಿದ ಕೂಡಲೇ ಇದು ಒಂದು ಮೀನಿನ ಮಾರುಕಟ್ಟೆ ಎಂದು ತಿಳಿಯಬಹುದು.